ಅದರ ಮೂರು ಜನ ವ್ಯಕ್ತಿಗಳನ್ನು ಕಾಣಬಹುದು.

ಟೇಬಲಿನ ಮೇಲೆ ಸಾಕಷ್ಟು ಫೈಲ್ಸ್ ಗಳನ್ನು ಹಾಗು ಬ್ಯಾಗನ್ನು ಇಟ್ಟಿದ್ದಾರೆ.

ಅಂಗಡಿಯ ಒಳಗೆ ಲೈಟಿಂಗ್ಸ್ ಗಳನ್ನು ಕಾಣಬಹುದು.

ಅಲ್ಲಿ ಒಂದು ಗಡಿಯಾರವನ್ನು ಕೂಡ ಕಾಣಬಹುದು.

ಅಲ್ಲಿ ಸಾಕಷ್ಟು ಲೈಟಿಂಗ್ಸ್ ಗಳನ್ನು ಹಾಕಿದ್ದಾರೆ.

ಅಲ್ಲಿ ಬೋರ್ಡ್ ಗಳನ್ನು ಕೂಡ ಹಾಕಿದ್ದಾರೆ.

ಅಲ್ಲಿ ಒಂದು ಕುರ್ಚಿಯನ್ನು ಕೂಡ ಹಾಕಿದ್ದಾರೆ.

ಅದರ ಸುತ್ತಮುತ್ತಲು ಮರ ಗಿಡಗಳನ್ನು ಕೂಡ ಕಾಣಬಹುದು.

ಅಲ್ಲಿ ಸಾಕಷ್ಟು ಬುಕ್ಸ್ ಗಳನ್ನು ಕಾಣಬಹುದು.

ಅಲ್ಲಿ ನಾಲಕ್ಕೂ ಜನರನ್ನು ಕೂಡ ಕಾಣಬಹುದು.

ಎಲ್ಲಾರು ಕೋಟ್ ಗಳನ್ನು ಕೂಡಾ ಹಾಕಿದ್ದಾರೆ.

ಅವರ ಕೈಗಳಲ್ಲಿ ಒಂದು ಕೋಲುಗಳನ್ನು ಹಿಡಿದುಕೊಂಡಿದ್ದಾರೆ.

ಟೇಬಲ್ ಇನ ಮೇಲೆ ಒಂದು ಕ್ಯಾಂಡಲ್ ಗಳನ್ನು ಕಾಣಬಹುದು.

ಇಲ್ಲಿ ಸಾಕಷ್ಟು ಬೋರ್ಡ್ ಗಳನ್ನು ಹಾಕಿದ್ದಾರೆ.

ಇಲ್ಲಿ ಒಂದು ದೇವರಿನ ಫೋಟೋ ವನ್ನು ಕೂಡ ಕಾಣಬಹುದು.

ಅಲ್ಲಿ ಒಂದು ಪ್ರಿಂಟಿಂಗ್ ಮಷೀನನ್ನು ಇಟ್ಟಿದ್ದಾರೆ.

ಅಲ್ಲಿ ಸಾಕಷ್ಟು ಲೈಟಿಂಗ್ಸ್ ಗಳನ್ನು ಕಾಣಬಹುದು.

ಇಲ್ಲಿ ಒಂದು ಡಸ್ಟಬಿನ್ ಅನ್ನು ಇಟ್ಟಿದ್ದಾರೆ.

ಅಲ್ಲಿ ಅರಿಶಿಣ ಕುಂಕುಮವನ್ನು ಕೂಡ ಇಟ್ಟಿದ್ದಾರೆ.